ಚಿತ್ರದಲ್ಲಿ ಒಂದು ದೊಡ್ಡದಾದ ಕಾಂಪೌಂಡ ಅನ್ನು ವೀಕ್ಷಿಸಬಹುದು ಮತ್ತು ಒಂದು ಜೌಕಲೀಯನ್ನು ವೀಕ್ಷಿಸಬಹುದು.

ಈ ಚಿತ್ರದಲ್ಲಿ ಬೂಸ್ಟ್ ಅನ್ನು ವೀಕ್ಷಿಸಬಹುದು.

ಈ ಚಿತ್ರ ಹೊರಗಿಂದ ತೆಗೆದಿರುವ ಚಿತ್ರ ಈ ಚಿತ್ರದಲ್ಲಿ ಎರಡು ವೆಹಿಕಲ್ ಗಳನ್ನು ವೀಕ್ಷಿಸಬಹುದು.

ಹಾಗೂ ಸುತ್ತಲೂ ಗೇಟ್ ಅನ್ನು ವೀಕ್ಷಿಸಬಹುದು.

ಹಾಗು ಈ ಚಿತ್ರದಲ್ಲಿ ಪೈಪ್ಸ್ ಗಳನ್ನು--

ಕತ್ತಲೆಯಲ್ಲಿ ತೆಗೆದಿರುವ ಚಿತ್ರವಾಗಿರಬಹುದು ಇದರಲ್ಲಿ ಲೈಟ್ಸ್ ಗಳು ಸಹ ಕಾಣಬಹುದು ಹಾಗು ಮುಂದೆ--

ಅದಕ್ಕೆ ಅದರ ಮೇಲೆ ಒಂದು ಪರದೆ ಹಾಕಿರುವುದನ್ನು ವಿಕ್ಷಿಸಬಹುದು.

ಮತ್ತು ಒಂದು ಎರಡು ಮೂರು ಬೈಕ್ಸ್ ಗಳನ್ನು ವೀಕ್ಷಿಸಬಹುದು.

ಹಾಗು ಒಂದು ಬೈಕ್ ಅನ್ನು ವೀಕ್ಷಿಸಬಹುದು.

ಈ ಚಿತ್ರವು ಒಂದು ಮಾರ್ಕೆಟ್ ಸಂತಿಯಾಗಿರಬಹುದು.

ಕೆಲವೊಂದಿಷ್ಟು ರೂಮ್ ಗಳನ್ನು ಕಾಣಬಹುದು ಮತ್ತು.

ಇಲ್ಲಿ ಚಿತ್ರ ಮುಂದೆ ಒಂದು ಪೆಂಡಲ್ ಹೊಡೆದಿರುವುದನ್ನು ವೀಕ್ಷಿಸಬಹುದು.

ಪ್ಲಸ್ ಅಚ ಕಿಚಕ ಸಿಂಬಲ್ ಅನ್ನು ಕಾಣಬೋದು.

ಹಾಗೂ ಪಕ್ಕದಲ್ಲಿ ಔಷಧ ಅಂಗಡಿ ಅಂತ ಬರೆಯಲಾಗಿದೆ.